ಬಾ ಗನ್ ಹಿಡಿದುಕೊಂಡಿರುತ್ತಾನೆ ಇನ್ನೊಬ್ಬ ಸುಮ್ನೆ ಕೈ ಹಿಂಗೇ ತೋರಿಸುತ್ತಿದ್ದಾನೆ.

ಈ ಚಿತ್ರದಲ್ಲಿ ನೋಡುತ್ತಿರುವಂತಹ ಒಂದು ಜೈ ಹಿಂದ್ ಅನ್ನುವಂತಹ ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ .

ಮತ್ತು ಆ ಬಿಲ್ಡಿಂಗ್ ಅ ಸೆಟ್ಟಿಂಗ್ ಚೇರ್ ಇರುತ್ತದೆ.

ಈ ಚಿತ್ರದಲ್ಲಿ ನೋಡುತ್ತಿರುವಂತಹ ಒಂದು ಹೊಲ--

ಈ ಚಿತ್ರದಲ್ಲಿ ನೋಡುತ್ತಿರುವಂತಹ ಒಂದು ಫಂಕ್ಷನ್ ಹಾಲ್ --

ತ್ತು ಕಲರ್ ಕಲರ್ ಲೈಟಿಂಗ್ಸ್ ಗಳು ಇರುತ್ತವೆ ಮತ್ತು ಎಲ್_ಇ_ಡಿ ಲೈಟ್ ಲೈಟ್ ಗಳು ಇರುತ್ತವೆ.

ಯುವಕ ಯುವತಿಯರು ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ.

ಮೇಲೆ ನೋಡುತ್ತಿರುವಂತಹ ನೀಲಿ ಆಕಾರದ ಮೋಡ--

ಆ ಬೋರ್ಡ್ ಮೇಲೆ ಮೊಸಳೆ ಉಕ್ಕರ ಮರ್ಶ್ ಕ್ರಾಕೋಡೈಲ್ ಅಂತ ಹಾಕಿರುತ್ತಾರೆ ಮತ್ತು ಮೊಸಳೆ ಚಿತ್ರ ಇರುತ್ತದೆ.

ಈ ಚಿತ್ರದಲ್ಲಿ ನೋಡುತ್ತಿರುವಂತಹ ಒಂದು ಕಾಲೇಜ್ .

ಈ ಚಿತ್ರದಲ್ಲಿ ನೋಡುತ್ತಿರುವಂತ ಒಂದು ವಾಚ್ ಅಂಗಡಿ.

ಈ ನರ್ಸರಿ ಯಲ್ಲಿ ಸಣ್ಣ ಗಿಡಗಳು ಇರುತ್ತವೆ ಮತ್ತು ಹಕ್ಕಿಗಳು ಇರುತ್ತವೆ ಹೂವಿನ ಗಿಡಗಳು ಇರುತ್ತವೆ.

ಮತ್ತು ಹಿಂದುಗಡೆ ತೆಂಗಿನ ಗಿಡಗಳು ಕಾಣಿಸುತ್ತಿವೆ.

ಮತ್ತು ಇದಕ್ಕೆ ಎರಡು ಮಿರರ್ ಗಳಿರುತ್ತಾವೆ.

ಮತ್ತು ಯುವಕ ಯುವತಿಯರು ಅಲ್ಲಿ ಸ್ನಾನ ಮಾಡುತ್ತಿರುತ್ತಾರೆ.

ಮತ್ತು ಪಕ್ಕದಲ್ಲಿ ಟಾಟಾ ಎ_ಸಿ ಗಳು ಇವೆ ಮತ್ತು ಗಿಡಗಳಿವೆ.

ಇದು ಕರೆಂಟ್ ವೈಯರ್ ಗಳು ಇರುತ್ತವೆ.

ಈ ಎ_ಟಿ_ಎಮ್ ಮುಂದೆ ಯುವಕರು ಕ್ಯೂ ಹಚ್ಚಿ ನಿಂತಿದ್ದಾರೆ.

ಇದು ಒಂದು ಜೀಪ್ ಹೋಗುತ್ತಿದೆ ಮತ್ತು ಹಲವಾರು ಗಿಡಮರಗಳಿರುತ್ತವೆ.

ಈ ಚಿತ್ರದಲ್ಲಿ ನೋಡುತ್ತಿರುವಂತಹ ಒಂದು ಕೊಪ್ಪಳ ಸಿಟಿಯಲ್ಲಿ ಕಾಣುತ್ತಿರುವಂತ ಒಂದು ವ್ಯೂ ಒಂದು ದೊಡ್ಡ ಕಾಲೇಜು ಹಹಿಂದ್ಗಡೆ ಒಂದು ಕಾಲೇಜ್ ಇರುತ್ತದೆ.

ಹೊರಹೊಲ ಇರುತ್ತವೆ ಅಲ್ಲಿ ಹುಲ್ಲು ಬೆಳೆದಿರುತ್ತದೆ ಮತ್ತು ರೋಡ್ ಇರುತ್ತದೆ.

ಅನ್ನೋ ಪ್ಯಾಕ್ ಮಾಡಿ ಮಳಿಗೆ ಹಾಕಿರುತ್ತಾರೆ.

ಮತ್ತು ಪ್ಲಾಸ್ಟಿಕ್ ಹೂಗಳನ್ನು ಶೋ ಕೇಸ್ ಗೆ ಇಟ್ಟಿರುತ್ತಾರೆ.

ಈ ಚಿತ್ರದಲ್ಲಿ ನೋಡುತ್ತಿರುವಂತಹ ಒಂದು ಸ್ಟೇ ರೆಜಾರ್ಟ್ --